ಬೆಳಗ್ಗೆ ಸೂರ್ಯ ಮೂಡು ಅಂತ ಹೊತ್ತು ಅಲ್ಲಿ ಜನರು ಎಲ್ಲಾ ತಮ್ಮ ದಿನ ನಿತ್ಯದ ಕಾರ್ಯಗಳನ್ನ ಮಾಡ್ಕೊತಾ ಇದರೆ ಮತ್ತೆ ಅಲ್ಲಿ ಪಕ್ಷಿಗಳೆಲ್ಲಾ ಹಾರಾಡ್ತಾ ತಂಬಾ ದಿನ ನಿತ್ಯ ಕಾರ್ಯಗಳನ್ನ ಅವು ಕೂಡ ಆಹಾರ ಹುಡಕು ಅಂತಹ ಪ್ರಯತ್ನವನ್ನ ಮಾಡ್ತಾ ಇದೆ.

ಈಗ್ತಾನೇ ನಿರ್ಮಾಣ ಆಗ್ತಾ ಇರೋಂತ ಅಂತ ಸೇತುವೆಗಳು ಕೆಲುವು ಸೇತುವೆಗಳು ಯಾಕಂತಂದ್ರೆ ಇದಾಗಿರ್ತವೆ ಕಳಪೆ ಕಾಮಗಾರಿ ಇಂದ ಕೂಡಿರ್ತವೆ ಆ ಸೇತುವೆಗಳು ಏನು ಮಾಡಕಾಗಲ್ಲ ಅಲ್ಲಿಂದ ತುಂಬಾ ಆಕ್ಸಿಡೆಂಟ್ ಗಳೇ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಅಲ್ಲಿ--

ಕಾಲೇಜ್ ನ ಕಟಡ್ಗಳು ಕಾಣಿಸ್ತಿವೆ ಮತ್ತೆ ಅಲ್ಲಿ ಇರೋ ಅಂತ ತರಗತಿಗಳು ಆಗಿರ್ಬಹುದು ಅಲ್ಲಿ ಶಿಕ್ಷಕರು ಪಾಠ ಮಾಡಿ ಸುಸ್ತು ಆಗಿ ಹೊರಗಡೆ ನಿಂತಿರಬಹುದು ಮತ್ತೆ ಅಲ್ಲಿ ಇರವರು--

ಹಣ ಮುಖ್ಯ ಅಲ್ಲ ಆ ಟೈಮ್ ಅಲ್ಲಿ ಆ ಇಂಧನ ನಂಬಿ ಮುಖ್ಯ ಅದರಿಂದ ಟ್ವೆಂಟಿಫೋರ್ ಹೌರ್ಸ್ ವರ್ಕ್ ಮಾಡುವರು ಇದ್ದೆ ಇರ್ತಾರೆ. ಅವರು ಹಣ--

ತುಂಬ ಸಮಯ ನೀರು ಬೀಳುತ್ತೆ. ಕೆಲುವು ಟೈಮ್ ಬೀಳೋದಿಲ್ಲ ಅದ್ಕೋಸ್ಕರ ಅಲ್ಲಿ ಪಾಚ್ಚಿ ಗಿಡಗಳು ಸೃಷ್ಟಿ ಹೊಂದಿರ್ತವೆ.